ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಬ್ಬ ವ್ಯಕ್ತಿಯ ಚಿತ್ರಣವಾಗಿದ್ದು ಈ ವ್ಯಕ್ತಿಯು ಬಂದೆ ಕಲ್ಲುಗಳ ಮೇಲೆ ನಿಂತ ಫೋಟೋ ವನ್ನೂ ತೆಗೆಯುತಿದ್ದು--

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಒಂದು ಕರ್ನಾಟಕ ಬ್ಯಾಂಕಿನ ಚಿತ್ರಣವಾಗಿದ್ದು ಈ ಕಟ್ಟಡವು ನೋಡಲು ಸಣ್ಣದಾಗಿದೆ ಇದು ಮತ್ತು ಕಾಡಿನ ಮಧ್ಯದಲ್ಲಿ ಇರುವ ರೀತಿಯಲ್ಲಿ ನಮಗೆ ಕಾಣಿಸುತ್ತಿದ್ದು .

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದು ಒಂದು ನೀರಿನ ಚಿತ್ರವಾಗಿದ್ದು ಇಲ್ಲಿ ಸಣ್ಣ-ಸಣ್ಣ ಬೋಟುಗಳನ್ನು ನಿರ್ಮಿಸಿದ್ದಾರೆ. ಇವುಗಳು ಒಂದು ಬಲೂನು ತುಂಬಿದ ದೊಡ್ಡದಾದ ರೀತಿಯಲ್ಲಿ ಇದ್ದಾವೆ.

ಈ ಬ್ಯಾಂಕ್ ತುಂಬ ಅಳೆಯದಾಗಿದೆ ಇದರ ಕಟ್ಟಡ ಅಳೆಯದಾಗಿದ್ದು ಮುತ್ತಲು ಗಿಡ ಗಂಟೆಗಳಲ್ಲಾ ಬೆಳೆದಿದ್ದು ಇಲ್ಲಿ ಹಸಿರಾದ ವಾತಾವರಣವು ಉಳಿದುಕೊಂಡಿದೆ.

ಇಲ್ಲಿ ವ್ಯಕ್ತಿಗಳು ಹೋಗುತ್ತಿದ್ದಾರೆ ಮತ್ತು ಬರುತ್ತಿದ್ದಾರೆ ಸುತ್ತಮುತ್ತಲೂ ಯಾವುದೇ ರೀತಿಯ ಮರಗಿಡಗಳಾಗಲೀ ಏನು ನಮಗೆ ಕಾಣುಸುತ್ತಿಲ್ಲ .

ಇದು ಒಂದು ಕಾಲೇಜ ಇನ ಅಥವಾ ಚರ್ಚಿ ಇನ ಒಂದು ದ್ವಾರವಾಗಿರಬಹುದು ಏಕೆಂದರೆ ನಮಗೆ ಇದು ದೂರದಲ್ಲಿ ಇರುವುದರಿಂದ ಅಷ್ಟು ಸರಿಯಾಗಿ ಕಾಣಿಸಲ್ಲ ಆದರೇ ಇದು ಒಂದು ಇನ ದ್ವಾರವೇ ಆಗಿರಬೇಕು. ಇಲ್ಲಿ ಮರಗಿಡಗಳು ಅಬ್ಬರ --

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಒಂದು ಕೆ.ವಿ.ಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಗಿದ್ದು ಈ ಕಾಲೇಜು ತುಂಬಾ ದೊಡ್ಡದಾಗಿದೆ ಮತ್ತು ಇಲ್ಲಿ ಮರಗಳನ್ನು ಕೂಡಾ ಬೆಳೆಸಿದ್ದಾರೆ ಮತ್ತು --

ಇದರಲ್ಲಿ ಕಾಲೇಜು ಯಾವ್ದು ಅಪಾರ್ಟ್ಮೆಂಟ್ ಯಾವ್ದು ಎಂದು ತಿಳಿಯಲಾಗದು ಅಂದರೆ ಇದು ಒಂದು ಕಾಲೇಜು ಇದರ ಮುಂದುಗಡೆ ವಿದ್ಯಾರ್ಥಿಗಳು ಹೋಗುತ್ತಿದ್ದಾರೆ ಬರುತಿದ್ದಾರೆ ವೆಹಿಕಲ್ ಗಳನ್ನೂ ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ .

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಒಂದು ಚುರ್ಚಿನ ಚಿತ್ರವಾಗಿದ್ದು ಈ ಚುರ್ಚಿನಲ್ಲಿ ತುಂಬಾ ಸುಂದರವಾಗಿದ್ದು. ಎದರ ಮುಂದೆ ಓಲೆ ಗ್ರೀನ್ರೇ ಅನ್ನು ಮಾಡಿ. ಹಸಿರಾದ ಹುಲ್ಲುಗಾಲು ಬೆಲೆಸಿ --